ಕುರಿಗಳಿಗೆ ನೀರು ಕುಡಿಯಲು ಒಂದು ಸಿನಟೆಕ್ಸ ಕೂಡ ಇಟ್ಟಿದ್ದಾನೆ ಇಲ್ಲಿ ಒಂದು ಬಕೆಟ್ ಕೂಡ ಇದೆ ಸುತ್ತ ಮುತ್ತೆಯ ವಾತಾವರಣ ಹಸಿರಾಗಿದೆ.

ಒಂದು ಕಲ್ಲಿನಿಂದ ನಿರ್ಮಿತವಾಗಿರುವಂತಹ ಹಿಂದಿನ ಕಾಲದ ದೇವಾಲಯವಾಗಿದೆ .

ಈ ದೇವಾಲಯವು ಆಳಾಗಿದೆ ಆನೆಗಳು ಸೊಂಡಿಲುಗಳೆ ಕಾಣಿಸುತ್ತಿಲ್ಲ ಎಂದರೆ ಇದು ಆಳಾಗಿದೆ ಇದೊಂದು ಕಲ್ಲಿನಿಂದ ನಿರ್ಮಿತವಾದ ದೇವಾಲಯ ಹಿಂದಿನ ಕಾಲದ ದೇವಾಲಯ ತುಂಬಾ ಸುಂದರವಾಗಿದೆ

ಒಂದು ಕಲ್ಲಿನಿಂದ ನಿರ್ಮಿತವಾದಂತ ಕಟ್ಟಡವಾಗಿದೆ ಈ ಕಟ್ಟಡವನ್ನು ಗೋಪುರದ ಮೇಲೆ ಗೋಪುರದ ರೀತಿಯಲ್ಲಿ ಕಟ್ಟಿದ್ದಾರೆ ಇಲ್ಲಿ ಕೆತ್ತನೆಯನ್ನು ತುಂಬಾ ಸುಂದರ್ರವಾಗಿ ನಿರ್ಮಿಸಲಾಗಿದೆ.

ಏಳು ಬಾಗಿಲುಗಳ ರೀತಿಯಲ್ಲಿ ನಮಗೆ ಉದ್ದದಾಗಿ ಕಾಣಿಸುತ್ತ ಇದೆ ಇದೊಂದು ಪ್ರವಾಸಿ ಕಾಣವಾಗಿದೆ.